ಬುಕ್ ಸೆಂಟರ್ಸ್ ಮೀನ್ಸ್ ಅವಾಗಿನ್ ಕಾಲದಲ್ಲಿ ಇವಗಿನ್ ಕಾಲದಲ್ಲಿ ಗ್ರಂಥಾಲಯ ನೋಡಬಹುದು ನಾವು. ಗ್ರಂಥಾಲಯ ದಲ್ಲಿ ತುಂಬ ಡಿಫರೆಂಟ್ ಡಿಫರೆಂಟ್ ಟೈಪ್ಸ್ ಆ ಬುಕ್ಸ್ ಎಲ್ಲ ಬೇರೆ ಬೇರೆ ರೀತಿ ಪ್ರತಿಒಂದು ಪ್ರಾಣಿ ಶಾಸ್ತ್ರ ಗಣಿತ ಶಾಸ್ತ್ರ--

ಆಹ್ಹ್ ಎಂಜಿನೀರಿಂಗ್ ಮಾಡೋಕೆ ಅಥವಾ ಮೆಡಿಕಲ್ ಮಾಡೋಕೆ ಐಸಿಐಸಿ ಬುಕ್ಸ್ ಎನ್ಸಿಇಆರ್ ಟಿ ಬುಕ್ಸ್ ಸಿಬಿಎಸ್ಸಿ ಬುಕ್ಸ್ ಅವೆಲ್ಲ ಏನಕ್ಕೆ ಹೆಲ್ಪ್ ಆಗ್ತವೆ ಅಂದ್ರೆ ಯುಪಿಎಸ್ಸಿ ಆಸ್ಪೀರೆನ್ಸಿ ಪ್ರಿಪೇರ್ ಆಗೋಕೆ ಎಲ್ಲ ಹೆಲ್ಪ್--

ತುಂಬ ಇಷ್ಟ ಇರ್ತಕನಂತಹ ಅಂದ್ರೆ ಇತಿಹಾಸ ಇರ್ತಕನಂತಹ ಜಾಗ ಅಂದ್ರೆ ಬಳ್ಳಾರಿ ಕರ್ನಾಟಕ ಹಂಪಿ. ಯಾಕಪ್ಪ ಅಂತಂದ್ರೆ ಅಲ್ಲಿನ ಕಟ್ಟಡ ಕಟ್ಟಡಗಳು ಆ ತರ ಇವೆ . ಕಂಬ ಕೆತ್ತನೆಗಳು ಆ ತರ ಇವೆ. ಅಲ್ಲಿ ಇರ್ತಕ್ಕಂತ ಕಲ್ಲಿನ ರಥ ಅವೆಲ್ಲ ತುಂಬ ಡಿಫೆರೆಂಟ್ ಡಿಫರೆಂಟ್ ಆಗಿ ಫುಲ್ ಡಿಸೈನ್ ಹಾಕಿ--

ನಾವು ಕಳ್ಸಿದ್ರೆ ಅದನ್ನ ತಗೊಂಡ್ ಹೋಗಿ ಟೆಂಪೆರ್ ಏರಿಯಾ ದಲ್ಲಿ ಹಾಕೆಬಿಟ್ಟು ಅದ್ರಲ್ಲಿ ಯೂಸ್ ಆಗೋದನ್ನ ಸಪರೇಟ್ ಮಾಡ್ಬಿಟ್ಟು ಯೂಸ್ ಆಗ್ದೇ ಇರುದನ್ನ ಸಪರೇಟ್ ಮಾಡ್ಬಿಟ್ಟುಯಾರಿಗೂ ಏನ್ ತೊಂದ್ರೆ ಆಗಲಾರ್ದಗೆ ಅವ್ರು ನೋಡ್ಕೊಂತಾರೆ--

ಪ್ರತಿಯೊಬ್ಬರಿಗೂ ಸ್ವಂತ ಮನೆ ಅನ್ನೋದ್ ದೊಡ್ಡ್ ಅಸೆ ಇರುತ್ತೆ. ಅವ್ರಿಗೆ ಸಪರೇಟ್ ಆಗಿ ಅಂದ್ರೆ ಅವ್ರಿಗೆ ಅವ್ರಷ್ಟಕ್ಕೆ ಭೂಮಿ ತಕೊಂಡು ಮತ್ತೆ ಮನೆ ಕಟ್ಟೋಕೆ ಕಷ್ಟ ಆಗಿರು--

ಅವ್ರಿಗಲ್ಲಿ ಇದ್ದು ಜಾಸ್ತಿ ಸಿಗುತ್ತೆ ಅಂತ ಹೇಳಿ ಐ ಮೀನ್ ಫ್ಯಾಸಿಲಿಟೀಸ್ ಜಾಸ್ತಿ ಇರ್ತವೆ ಆ ಕ್ಯಾಸ್ಟ್ ಗೆ ಶಿಫ್ಟ್ ಆದ್ರೆ ಅಂತೇಳಿ ಒಂದೇ ಒಂದು ಕಾರಣಕ್ಕೆ ಹಿಂದೂ ಧರ್ಮದಿಂದ ಆ ಧರ್ಮಕ್ಕೆ ಶಿಫ್ಟ್ ಆಗ್ತಾ ಇರ್ತಾರೆ. ಇದನ್ನ ಚರ್ಚ್ ಅಂತ ಕರೀತೀವಿ ನಾವು ಪ್ರಾರ್ಥನೆ--